ಇಲ್ಲಿ ಒಂದು ಸ್ಟೇಜ್ ಅನ್ನು ನೋಡಬಹುದು.

ಮತ್ತೆ ಇಲ್ಲಿ ಹಲವಾರು ಜನರು ಕೆಲಸಗಾರರು ಸುಮ್ಮನೆ ನಿಂತುಕೊಂಡಿರುವ ದೃಶ್ಯ ನೋಡಬಹುದು ಹಾಗು ಕೆಲ ಒಂದಿಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ ಮತ್ತು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಾಣಬಹುದು.

ಹಾಗು ಇಲ್ಲಿ ಹಲವಾರು ಬಗೆಯ ಬ್ರಾಂಡೆಡ್ ವಾಚುಗಳನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಬಸ್ ಸ್ಟೇಷನ್ ಎಂಬ ಬೋರ್ಡ್ ನ್ನು ಕಾಣಬಹುದು ಹಾಗೂ ಸೆಂಟರ್ ಎಂಬ ಬೋರ್ಡ್ ನ್ನು ಹಾಕಿದ್ದಾರೆ.

ಮತ್ತು ಇಲ್ಲಿ ದೊಡ್ಡದಾದಂತಹ ಲೈಟಿನ ಸ್ತಂಭವನ್ನು ನೋಡಬಹುದಾಗಿದೆ.

ಹಾಗು ಒಂದು ಬೈಕ್ ಇನ ಮುಂದುಗಡೆ ಗಾಲಿಯನ್ನು ಬಿಚ್ಚಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತಿಲ್ಲಿ ಒಂದು ಮಂಚವನ್ನು ಕಾಣಬಹುದು ಮತ್ತು ಅದರ ಮೇಲೆ ಒಂದು ಕುಡಿಯಲು ನೀರು ಕುಡಿಯಲು ಜಗ್ಗನ್ನು ನೋಡಬಹುದು.

ಹಾಗು ಸ್ಟೇಜ್ ಇನ ಮಧ್ಯದಲ್ಲಿ ಒಂದು ಚೇರ್ ಇದೆ.

ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ಒಂದು ಪುಸ್ತಕವು ಸಹ ಕಾಣಬೋದು ಮತ್ತು ಒಂದು ವಾಟರ್ ಬಾಟಲ್ --

ಮತ್ತು ಇಲ್ಲಿ ಒಳಗಡೆ ಕುಳಿತುಕೊಳ್ಳಲು ಹಲವಾರು ಚೇರುಗಳು ಮತ್ತು ಇಲ್ಲಿ ಎರಡು ಮಿರರ್ಗಳನ್ನು ನೋಡಬಹುದು.

ದೃಶ್ಯದಲ್ಲಿ ನಾವು ಒಂದು ಹೋಟೆಲನ್ನು ನೋಡಬಹುದು.

ಹಾಗೂ ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಅನ್ನು ಕಾಣಬಹುದಾಗಿದೆ ಮತ್ತು ಡೈನಿಂಗ್ ಟೇಬಲ್ ಮೇಲೆ ಕೆಲವು ವಾಟರ್ ಬಾಟಲ್ ಮತ್ತು ಇಲ್ಲಿ ಕುಡಿಯುವ ಗ್ಲಾಸ್ ಮತ್ತು ಜಗ್ ಗಳನ್ನು ನೋಡಬಹುದಾಗಿದೆ ಆಗು ಒಂದು ಬುಕ್ ಸಹ ಇದೆ.

ಮತ್ತೆ ಇದು ಒಂದು ಬೇಕ್ರಿ ಬೇಕ್ರಿ ಅಂಗಡಿ ಆಗಿದೆ.

ಹಾಗು ಇಲ್ಲಿ ಕೆಲವು ಜ್ಯೂಸ್ ಇನ ಬಾಟುಗಳನ್ನು ಕಾಣಬೋದು.

ಮತ್ತು ಇಲ್ಲಿ ಹಲವಾರು ಜನರು ನಿಂತುಕೊಂಡಿರುವ ದೃಶ್ಯ ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ರೈಲ್ವೆ ಸ್ಟೇಷನ್ ಅನ್ನು ಕಾಣಬಹುದು.

ಕಿಲ್ಲ ಹಲವಾರು ವಿದ್ಯಾರ್ಥಿಗಳು ಕುಳಿತುಕೊಂಡಿರ ದೃಶ್ಯ ನೋಡಬಹುದಾಗಿದೆ ಹಾಗು ಇಲ್ಲಿ ಹಲವಾರು ಕುರ್ಚಿಯ ಮೇಲೆ ಕುಳಿತುಕೊಂಡಿದಾರೆ.

ಮತ್ತೆ ಸ್ವಿಚ್ ಬೋರ್ಡ್ ಅನ್ನು ನೋಡಬಹುದು ಮತ್ತು ಇನ್ನೊಂದು ಟಾಯ್ಲೆಟ್ ಅನ್ನು ಕಾಣಬಹುದಾಗಿದೆ ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಇದು ಒಂದು ಬೆಡ್ಶೀಟ್ .

ಈ ದೃಶ್ಯದಲ್ಲಿ ನಾವು ಒಂದು ಕಬ್ಬಿಣದ ಅಂಗಡಿಯನ್ನು ಕಾಣಬಹುದು ಮತ್ತಿಲ್ಲಿ ಹಲವಾರು ಬಗೆಯ ಕಬ್ಬಿಣದ ವಸ್ತುಗಳನ್ನು ನೋಡಬೋದಾಗಿದೆ.

ಹಾಗೂ ಕೆಲವರು ನೋಟ್ಸ್ ಬರೆಯುತ್ತಿರುವ ದೃಶ್ಯ ಕಾಣಬಹುದು.